ಇದು ಇದು ಕಲ್ಬುರ್ಗಿಯಲ್ಲಿರುವ ಎದೆಯ ಆಸ್ಪತ್ರೆ ಇಲ್ಲಿಯ ಡಾಕ್ಟರ್ ಹೆಸರು ಶ್ರೀಕಾಂತ ದರ್ಗೆ ದುರ್ಗೆ .

ಈ ಚಿತ್ರದಲ್ಲಿ ನಾವು ಒಂದು ಸಂಗ್ರಹಾಲಯವನ್ನು ನಾವು ಕಾಣಬಹುದು. ಇದು ಇತಿಹಾಸಕ್ಕೆ ಸಂಬಂಧಿಸಿದಂತೆ --